ಒಂದು ದೇವಸ್ಥಾನ ಹೇಗೋ ಹಾಗೆ ಶಾಲೆ ಕೂಡ ದೇವಸ್ಥಾನ ಇದ್ದ ಹಾಗೆ ಈ ದೇವಸ್ಥಾನದಲ್ಲಿ ಹಲವಾರು ಸ್ಟುಡೆಂಟ್ಸ್ಗ ಳು ಬರುತ್ತಾರೆ .

ಇದರಿಂದ ಅವರ ಜೀವನಕ್ಕೆ ಬಹಳ ದೊಡ್ಡ ಉಪಯೋಗವಾಗುತ್ತದೆ.

ಕಾರು ಅಂದರೆ ಎಲ್ಲರಿಗು ಇಷ್ಟ ಅದರಲ್ಲಿ ಪ್ರಯಾಣ ಮಾಡಬೇಕೆಂದರೆ ಇನ್ನು ಇಷ್ಟ --

ರೊಕ್ಕ ಒಂದು ತಿಂಗಳ ನಂತರ ಅಥವಾ ಒಂದು ವರ್ಷದ ನಂತರ ಅಮೌಂಟ್ ಕಟ್ ಮಾಡಿ ಕೊಳ್ತಾರೆ.

ತೋಟವನ್ನು ಹಾಗು ಪಾರ್ಕ್ ತರ ಬೆಳೆಸಿದ್ದಾರೆ ಈ ಪಾರ್ಕಿ ನಲ್ಲಿ ಫ್ರೆಂಡ್ಸ್ ಹಾಗು --

ಇದು ತುಂಬ ಸೊಗಸಾಗಿ ಕಂಡುಬಂದಿದೆ ದೊಡ್ಡ ಬಿಲ್ಡಿಂಗ್ಗ ಳು ಮರಗಳು ಹಾಗು ಸ್ವಚ್ಛವಾದ ರೋ --

ಡಾಕ್ಟರ್ ಎಂದರೆ ಒಂದು ರೀತಿಯಲ್ಲಿ ದೇವರು ಇದ್ದ ಹಾಗೆ.

ಮಹಿಳೆಯರು ಅಥವಾ ಪುರುಷರು ಬಂದು ತಮ್ಮ ದೇಹವನ್ನು --

ತಂದು ಕೋಲು ಹಿಡ್ಕೊಂಡು ನಿಂತಿದ್ದಾರೆ ಅವರ ಹಿಂದೆ ಮೂವರು ನಿಂತಿದ್ದಾರೆ .

ಇದರಲ್ಲಿ ಮೂವರು ಹೊರ ಇಬ್ಬರು ಹೊರಗಡೆ ನಿಂತು ಒಬ್ಬಾತ ಒಳಗಡೆ ನಿಂತು ನೋಡುತ್ತಿದ್ದಾರೆ .

ಇದು ಒಂದು ಬಿಲ್ಡಿಂಗ್ ಈ ಬಿಲ್ಡಿಂಗ್ ಇನ್ನು ಪೂರ್ಣಗೊಂಡಿಲ್ಲ ಇದನ್ನು ಕಟ್ಟುವವರಿಗೆ --

ಇದು ನಮ್ಮ ಹೊಸಪೇಟೆ ಡ್ಯಾಮ್ ಎಂದು ಹೇಳೋಕಾಗೋಲ ಇದು ಯಾವುದೊ ಒಂದು ಡ್ಯಾಮ್ ತರ ಕಾಣ್ತಿದೆ ನೋಡಲು ತುಂಬ --